ಇದು ಒಂದು ಶಾಲೆಯ ವರ್ಗದ ಕೊಠಡಿ ಆಗಿದೆ ಇಲ್ಲಿ ಮಕ್ಕಳು ಕಾಣುತ್ತಿಲ್ಲ ಆದರೆ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ತೆಗೆದುಕೊಳ್ಳೋದಕ್ಕೆ ಬರುತ್ತಾರೆ.

ತಮ್ಮ ಪ್ರಕಾಶವನ್ನು ಬೀರುತ್ತದೆ ಸೋ ಬೆಳಗ್ಗೆ ವಾತಾವರಣವನ್ನು ಚೆನ್ನಾಗಿ ಮಾಡುತ್ತದೆ ಮತ್ತು ಬೆಳ್ಳಗಿನ ವವಾತಾವರಣ ವನ್ನು ಆರೋಗ್ಯ --

ತಲೆಯ ಮೇಲೆ ನವಿಲ ಗರಿಯನ್ನ ಹಾಕಿಕೊಂಡಿದ್ದಾನೆ ಮತ್ತೆ ಕೈಯಿನಲ್ಲಿ ಕೊಳಲು ಹಿಡಿದು ಆದರೆ ನವಿಲುಗರಿಯು ಹಾವಿನ ರೀತಿ ಕಾಣುತ್ತದೆ ಮತ್ತುಅಹ್ ಕೊಳಲು--

ಎಂದು ಕೇಂದ್ರ ಸರ್ಕಾರ ಪುರಾಯ ತೆಗೆದುಕೊಂಡಿದೆ ಇದರಿಂದ ಆರೋಗ್ಯದ ಮೇಲೆ ಪ್ರಾಣಿಗಳು ಯಾವು ಧಕ್ಕೆ ತರುವುದಿಲ್ಲ ಮೊಬೈಲ್ ಟವರ್ಗಳಿಂದ ಮೊಬೈಲ್ ಗಳ ನಿಂದ ಸಿಗ್ನಲ್ ಅನ್ನು ನಾವು ಕಲಿಸುತ್ತ --

ಇದು ಒಂದು ವಿಮಾನ ವಾಗಿದೆ ಇದನ್ನು ಕಂಡು ಹಿಡಿದವರು ರೈಟ್ ಬ್ರದರ್ಸ್ .

ಇವುಗಳಲ್ಲಿ ಯಾವುದೇ ಸಮಾರಂಭಗಳಲ್ಲಿ ಇವುಗಳು ಹೂವಿನ ರಾಜ ಎಂದು ಕರೆಯುತ್ತಾರೆ.

ಇದು ಒಂದು ಹಣ್ಣಿನ ಅಂಗಡಿ ಆಗಿದ್ದು ಇಲ್ಲಿ ವಿವಿಧ ತರದ ಹಣ್ಣುಗಳನ್ನು ನೋಡಬಹುದು ಮತ್ತು ಈ ಅಂಗಡಿಯನ್ನು ಎಷ್ಟು ಸುಂದರವಾಗಿ ಅಲಂಕೃತವಾಗಿ ಸುಂದರವಾಗಿ ಇಟ್ಟಿದ್ದಾರೆ ನೋಡಿ.